ಮೇನದ ಬತ್ತಿಗಳು ಹಾಗು ಇತರ ಧಾರ್ಮಿಕ ವಸ್ತುಗಳಿವೆ.

ಹಿನ್ನೆಲೆಯಲ್ಲಿ ಇತರ ಮೋಟರ್ ಸೈಕಲ್ ಗಳಿವೆ ಮೆಕಾನಿಕ್ ಬಿಳಿ ಶರ್ಟ್ ಧರಿಸಿದ್ದಾನೆ.

ಕೆಪೆ ಒಳಭಾಗದಲ್ಲಿ ಟೇಬಲ ಗಳು ಹಾಗು ಕುರ್ಚಿಗಳನ್ನು ವೀಕ್ಷಿಸಬಹುದಾಗಿದೆ.

ತಿಲಿಂಗ್ ಹಾಗು ಮಾತಾಡುವ ಸಸ್ಯಗಳಿಂದ ಅಲಂಕರಿಸಲಾಗಿದೆ.

ಅಂಗಡಿಯ ಮುಂದೆ ಆಟೋ ಕಾರ್ ದ್ವಿಚಕ್ರ ವಾಹನಗಳಿವೆ ಅಂಗಡಿಯ ಮುಂದೆ ಇಬ್ಬರು ವ್ಯಕ್ತಿಯು ನಿಂತಿದ್ದಾರೆ.

ತ್ತು ಬೂತ್ ಹಾಗು ಟೇಬಲ್ ಆಸನಗಳನ್ನು ನೋಡಬಹುದಾಗಿದೆ

ಬಸ್ ಪಕ್ಕದಲ್ಲಿ ಇಬ್ಬರು ವ್ಯಕ್ತಿಯು ನಡೆಯುತ್ತಿರುವುದನ್ನು ನೋಡಬಹುದಾಗಿದೆ.

ಹಲವಾರು ರೀತಿಯ ಮೀನು ಮತ್ತು ಸಮುದ್ರ ಆಹಾರವನ್ನು ವೀಕ್ಷಿಸಬಹುದಾಗಿದೆ.

ಮುಂದೆ ಹಲವಾರು ಕಾರುಗಳು ನಿಂತಿವೆ ಭದ್ರತಾ ಸಿಬ್ಬಂದಿ ಭೂತ್ ಗೋಚರಿಸುತ್ತದೆ.

ಈ ಚಿತ್ರದಲ್ಲಿ ನಾವು ಜಲಪಾತವನ್ನು ಕಾಣಬಹುದಾಗಿದೆ.

ಈ ಚಿತ್ರವು ಬೇಕರಿಯ ಒಳಭಾಗವನ್ನು ತೋರಿಸುತ್ತದೆ ಒಂದು ಗ್ಲಾಸ್ ನ ಒಳಭಾಗದಲ್ಲಿ ಎಲ್ಲಾ ತಿಂಡಿಗಳು ಇಟ್ಟಿದ್ದಾರೆ.

ವಿವಿಧ ರೀತಿಯ ತಿಂಡಿ ತಿನಿಸನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಮಸೀದಿಯ ಮುಂಭಾಗವನ್ನು ತೋರಿಸುತ್ತದೆ.

ಆಸ್ಪತ್ರೆಯ ಒಳಭಾಗದಲ್ಲಿ ಕೆಲವು ಸಲಕರಣೆಗಳನ್ನು ವೀಕ್ಷಿಸಬಹುದಾಗಿದೆ.

ಒಬ್ಬ ವ್ಯಕ್ತಿ ಮೋಟರ್ ಸೈಕಲ್ ಮೇಲೆ ಕುಳಿತಿರುವುದನ್ನು ಅಂಗಡಿಯ ಮುಂದೆ ನೋಡಬಹುದಾಗಿದೆ.

ಮಾರುಕಟ್ಟೆ ಲೋಹದ ಕಂಬಗಳಿಂದ ಕೂಡಿದೆ ಈ ಚಿತ್ರದಲ್ಲಿ ಹಲವಾರು ಮಾರಾಟಗಾರರನ್ನು ಕಾಣಬಹುದಾಗಿದೆ.